ಫಾಸ್ಟಲ್‌ ಅಲ್ಲಿ ಎಲ್ಲೋ ಮೂಲಿ ನಿಂತಿದ್ದಾರೆ .

ಕುದರೆ ಕೆಂಪು ಕಲರ್‌ ಇದೆ ಕ್ಯಾಲಸ ಗ್ರೀನ್‌ ಕಲರ್‌ ಇದೆ.

ಇನ್ನ ಗಿಡ ಇದೆ ಮಸೀದಿ ಇದೆ ಮಸೀದಿ ಒಳಗೆ ಒಬ್ಬ ಮನುಷ್ಯ ನಿಂತಿದಾನೆ.

ಒಂದ್‌ ಗ್ಲಾಸ್‌ ಇದೆ ಮುಂದೆ ಪಾರ್ಕಿಂಗ್‌ ಬೇಸ್‌ ಇದೆ.

ಇಡ್‌ಗೋಲು ಬೀಸಿದಾವೆ ಮುಂದಕ್ಕ್‌ ಕಾಲಿ ಜಾಗ ಇದೆ.

ಅದ್‌ರಿಂದ ಒಂದು ಬಾರ್‌ ಅಂಡ್‌ ರೆಸ್ಟೋರೆಂಟ್‌ ಇರ್ತದೆ ಬಾರ್‌ ಅಂಡ್‌ ಲಾಡ್ಜ್ ಇದೆ‌ ಅದ್ರ ಬತ್ತೆಗೊಂದು --

ಮನುಷ್ಯಗೂ ನಮ್‌ ಉರಿಯತ್ತಾಗಿದಾನೆ ಎಂಗಾದ್ರೂ ಅವ್ನ ಗುಡ್ಡು ಮೇಸ್ತ್ರಿ ಗುಡ್‌ ಕೆಲ್ಸ ಮಾಡಕತ್ತಿದಾನೆ ಕಾರ್‌ ಅಳ್ಯೋದು. .

ಎಲ್ಡು ಬೋರ್ಡ್ ಬೋ ಬೋರ್ಡ್‌ಗಳಿದಾವೆ ಇವ್ನು ಯಾವನೋ ಅಂಗ್ ಅಂಗಾಯ್ಕೊಂಡು ಬೈಕ್ದಗ್ ಕುಂತಾವ್ನೆ.

ಆ ಪರ್ಪಲ್‌ ಎಲ್ಲ ಕಲರ್‌ ಬೇಸ್‌ ಇದಾವೆ.

ಒಳ್ಳೆ ನೀರು ಬರಕ್ಕಗಿದಾವೆ ಸುತ್ತ ಗಾರ್ಡನ್‌ ಬೇಸಿದೆ ಲೈಟಿಂಗ್‌ ಗೀಟಿಂಗ್‌ ಬೇಸಿದೆ ಎಲ್ಲ ರೈಚೂರಾಗ --